ಅಹ್ ಇದು ನೋಡಿದ್ರ ಗ್ರೀನರಿ ಮಸ್ತ್ ಅದ ಪ್ಲೇಸ್ . ಅಹ ಏಲೋ ಹೋಟೆಲ್ ಇರಬೋದ್ ಅನ್ಸುತ್ತ. ಫೂಟ್ಪಾಥ್ ಎಲ್ಲ ಇದ ನೋಡಿದ್ರ ನಮ್ ಬಿಜಾಪೂರ ಒಳಗ ಅಂತು ಎಲ್ಲಿ ಗ್ರೀನರಿನೇ ಸಿಗುದಿಲ್ಲ ಎಲ್ಲ ಒಣಗಿದ--

ಬ ತುಂಬ ಒಳ್ಳೆ ದ್ರಾಕ್ಷಿ ಇದೆ.

ಇದು ಯಾವುದೊ ದೊಡ್ಡ್ ಹಾಸ್ಪಿಟಲ್ ಅನ್ನಿಸ್ತಾ ಐತಿ. ಹಾಸ್ಪಿಟಲ್ ಒಳಗ ಯಲ್ಲೋ ಪಾರ್ಕಿಂಗ್ ಏರಿಯಾ ವ್ಯಸ್ಥೆ ಬೇಕಲ್ಲ ಹಂಗ್ ಮಾಡಿದರ ಅಂತ ಕಾನಾಸ್ತಾ ಐಯ್ತ್ ಇದ.